ಇಲ್ಲಿ ಒಂದು ಗೇಟ್ ಕಾಣ್ಸ್ತಿದೆ ಅದ್ರು ಮೇಲೆ ಅಲ್ಲಿ ಕಪ್ಪು ಕಲರ್ ಪೈಂಟ್ ಹಚ್ಚಿದ್ದಾರೆ ಅಲ್ಲಿ ಒಂದು ಏಣಿ ಕೂಡ ಇದೆ ಒಳಗಡೆ ಒಂದು ಬಿಲ್ಡಿಂಗ್ ಕಾಣ್ಸ್ತಿದೆ ಒಂದು ಜೀಪ್ ಮತ್ತೆ ವ್ಯಾನ್ ಕೂಡ ಅಲ್ಲಿ ನಿಂತ್ತಿದೆ.

ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕಾಣ್ತಾ ಇದೆ ಇಲ್ಲಿ ತುಂಬಾ ಜನರು ಕೂಡ ನಿಂತಿದ್ದಾರೆ ಅಲ್ಲಿ ಬೈಕ್ ಗಳನ್ನು ಕೂಡ ಪಾರ್ಕಿಂಗ್ ಮಾಡಿದ್ದಾರೆ ಇಲ್ಲಿ ಗ್ರೀನ್ ಪಿಂಕ್ ಮತ್ತೆ ಬ್ಲೂ ಕಲರ್ ಬಸ್ಸು ಕೂಡ ಕಾಣುಸ್ತಿದೆ .

ಇಲ್ಲಿ ಒಂದು ಫಂಕ್ಷನ್ ನಡಿತಿದೆ ತುಂಬಾ ಚನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಪಿಂಕ್ ಹಾಗು ವೈಟ್ ಬಣ್ಣದಲ್ಲಿ ಇದನ್ನು ಡೆಕೋರೇಷನ್ ಮಾಡಿದ್ದಾರೆ. ಒಂದು ಬಿಲ್ಡಿಂಗ್ ಕೂಡ ಕಾಣುಸ್ತಿದೆ ಅದಕ್ಕೆ ಲೈಟಿಂಗ್ಸ್ ಎಲ್ಲಾ ಹಾಕಿದ್ದಾರೆ ತುಂಬ--

ಅಲ್ಲಿ ತುಂಬಾ ಜನ್ರು ಕೂಡ ಟಿಕೆಟ್ ತಗೊಳ್ತಿದಾರೆ ಸುತ್ತ ಕಾಂಪೌಂಡ್ ಕೂಡ ಇದೆ. ಮರ ಗಿಡ ಎಲ್ಲನ್ನು ಕೂಡ ನಾವು ನೋಡಬಹುದು.

ಇಲ್ಲಿ ಒಂದು ಬಿಲ್ಡಿಂಗ್ ಕೂಡ ಕಾಣಿಸ್ತಿದೆ ಇಲ್ಲಿ ಗಾಡಿಗಳನ್ನ ಪಾರ್ಕ್ ಮಾಡೋದಿಕ್ಕೆ ಸೀಟ್ ಗಳನ್ನ ಕೂಡ ಹಾಕಿದ್ದಾರೆ ಅಲ್ಲಿ ಒಂದು ಕಂಬ ಕೂಡ ಕಾಣಿಸ್ತಿದೆ ಒಂದು ಮರ ಇದೆ ಅಲ್ಲಿ ಒಂದು ಬೋರ್ಡ್ ಕೂಡ ಕಾಣಿಸ್ತಿದೆ.